ಆಧಾರ್ ಕಾರ್ಡಿನ ತಿದ್ದುಪಡಿ ಮಾಡುವ ಕೇಂದ್ರ ಬಹುಶ ಇರಬಹುದು ಈಗ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗಳಲ್ಲಿ ಆಧಾರ್ ತಿದ್ದುಪಡಿ ಮಾಡುವ ಅವಕಾಶಗಳನ್ನು ಮಾಡಲಾಗಿದೆ ಹಾಗೆ ಈ ಬ್ಯಾಂಕಿನಲ್ಲಿ ಇಲ್ಲಿ ಆಧಾರ್ ತಿದ್ದುಪಡಿ ನಡಿತಾಯಿದೆ.

ಈ ಚಿತ್ರದಲ್ಲಿ ಒಂದು ಅ ಚರ್ಚ್ ಕಾಣಸ್ತಾಯಿದೆ. ಹಳೆಯ ಕಾಲದ ಚರ್ಚ್ ರೀತಿಯಲ್ಲಿ ಇದೆ. ಮೇಲ್ಗಡೆ ಒಂದು ಕ್ರಾಸ್ ಇದೆ ಹಾಗೆ ಒಂದು ಸ್ಟಾರ್ ನ್ನು ಕೂಡ ನೇತಾಹಾಕಲಾಗಿದೆ .

ಆರ್ಚ್ಯಿಂದ ವಿಗ್ರಹದವರೆಗೆ ಒಂದು ನಡೆದಾಡಲಿಕ್ಕೆ ಫುಟ್ ಪಾತ್ ನ್ನು ಕೂಡ ಮಾಡಲಾಗಿದೆ. ಅದರ ನಡುವಲ್ಲಿ ನೀರಿನ ಫೌಂಟೇನ್ ಥರ ಮಾಡಿದ್ದಾರೆ.

ಹಾಗೇನೆ ಇಲ್ಲಿ ಫ್ರಿಜ್ಜನ್ನು ಕೂಡ ಇಲ್ಲಿ ನೋಡ್ತಾ ಇದೀವಿ ಫ್ರಿಡ್ಜ್ ಒಳಗಡೆ ಜೂಸು ನೀರ್ ಬಾಟಲ್ ಇರುತ್ತೆ. ಹಾಲು-ಮೊಸರು ಕೋಲ್ಡ್ ಗೋಸ್ಕರ ಇಡುವ ವ್ಯವಸ್ಥೆ ಮಾಡಲಾಗಿದೆ.